ಹಚ್ಚ ಹಸಿರಾದ ಜಾಗವನ್ನುಎಲ್ಲರೂ ಕಣ್ತುಂಬ ನೋಡಿಕೊಂಡು ಇಲ್ಲಿ ಸುತ್ತಮುತ್ತಲಿನ ಜಾಗವನ್ನು ನೋಡಿಕೊಂಡು ಎಲ್ಲರೂ ಆಲ್ಮೋಸ್ಟ್ ಆಲ್ ಹೋಗುತ್ತಾರೆ.

ಇದು ಒಂದು ಫೈವ್ ಸ್ಟಾರ್ ಹೋಟೆಲ್ ಆಗಿದ್ದು ಈ ಹೋಟೆಲಿನಲ್ಲಿ ಈ ರೀತಿಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳ ಬೇಕು ಎಂಬುದನ್ನು ನೀಟಾಗಿ ತೋರಿಸಿಕೊಡುತ್ತಿದ್ದಾರೆ.

ಒಂದು ವಿಮಾನ ನಿಲ್ದಾಣವಾಗಿದ್ದು ದೊಡ್ಡ ದೊಡ್ಡ ಮಂದಿ ತಮಗೆ ಬೇಕಾದ ದೊಡ್ಡ ದೊಡ್ಡ ಜಾಗಗಳಿಗೆ ಹೋಗಲು ಇದು ತುಂಬಾ ಉಪಯೋಗಕರವಾಗಿರುತ್ತದೆ. ಇದು ಜನರಿಗೆ ತುಂಬಾ ಖುಷಿ ಕೊಡುತ್ತದೆ.

ಇದು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ಜನರು ಇದನ್ನು ನೋಡಿ ಇದು ಟೂರಿಸ್ಟ್ ಪ್ಲೇಸ ಎಂದು ಇಲಿ ಸುತ ಮುತ್ತಲಿನ ವಾತಾವರಣ ನೋಡಲು ದೂರ ದೂರದಿಂದ ಬರುತ್ತಾರ.

ಹಾಗು ಇದ್ ವಿವಿಧ ಲೀಸ್ ಮೂಲಕ ವಾಸ ಮಾಡುತ್ತಾರೆ.

ಒಂದು ಬುದ್ಧನ ದೇವಸ್ಥಾನವಾಗಿದ್ದು ಜನರು ಇಲ್ಲಿ ಟ್ರಾವೆಲ್ಲಿಂಗ್ ಹಾಗು ಟ್ರೆಕಿಂಗ್ ಬಂದಾಗ ಇಷ್ಟಪಟ್ಟು ಇಲ್ಲಿ ನಮಸ್ಕರಿಸಿ ಇಲ್ಲಿ ದೇವರಿಗೆ ತಮ್ಮ --